ಇದು ಒಂದು ದೊಡ್ಡ ಕಲ್ಲಿನ ಕಟ್ಟಡವಾಗಿದೆ. ಇದನ್ನು ಹಿಂದಿನ ಕಾಲದಲ್ಲಿ ಕಟ್ಟಲಾಗಿದೆ. ಇಲ್ಲಿ ಮಹಿಳೆಯರು ಇದ್ದಾರೆ ಈ ಕಟ್ಟಡವನ್ನು ನೋಡಲು ಮಹಿಳೆಯರು ಬೇರೊಂದು ಕಡೆಯಿಂದ ಬಂದಿದ್ದಾರೆ.

ಇದು ಒಂದು ರಸ್ತೆಯ ಚಿತ್ರಣವಾಗಿದ್ದು ಈ ರಸ್ತೆಯಲ್ಲಿ ಅಲವು ಜನ ಓಗುತ್ತಾ ಇದ್ದಾರೆ. ಮೇಲೆ ಕೂಡ ಒಂದು ಅಹ್ ಒಂದು ರೋಡ್ ಇದೆ ಅದರ ಮೇಲೆ ಮೆಟ್ರೋ ಟ್ರೈನ್ ಓಗಬಹುದು ಅಥವಾ ಒಂದು ಬಸ್ಸು ಕೂಡ ಓಗಬಹುದು .

ಇದು ಒಂದು ಈಜು ಕೊಳದ ಚಿತ್ರಣದ ರೀತಿ ಇದೆ ಇವರು ಹರಿಯುವ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾ ಇದ್ದಾರೆ.

ಅವರ ಹಿಂಭಾಗದಲ್ಲಿ ಸುಸ್ವಾಗತವನ್ನು ಕೋರುವ ಒಂದು ಗೊಂಬೆಯ ಚಿತ್ರವು ಕೂಡ ಇದೆ. ಇದರ ಮುಂಬಾಗಿಲನ್ನು ತುಂಬಾ ಸುಂದರವಾಗಿ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ.

ಇದು ಒಂದು ಕಟ್ಟಡ ನಿರ್ಮಾಣದ ಚಿತ್ರವಾಗಿದ್ದು ವ್ಯಕ್ತಿಯು ಗಾರೆ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಇಲ್ಲಿ ಸಿಮೆಂಟ್ ಅನ್ನು ಹಾಕಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ.

ಒಂದು ಕಟ್ಟಡದ ನಿರ್ಮಾಣದ ಚಿತ್ರಣವಾಗಿದ್ದು ಇಲ್ಲಿ ಹಲವಾರು ವ್ಯಕ್ತಿಗಳು ಕೆಲಸ ಮಾಡುತ್ತ ಇದ್ದಾರೆ. ಇಲ್ಲಿ ತುಂಬಾ ಜನ ವ್ಯಕ್ತಿಗಳು ಸಿಮೆಂಟ್ ಅನ್ನು ಜೆಲ್ಲಿಯನ್ನು ಹೊರುತ್ತಿದ್ದಾರೆ.